ಹಾಗೆಯೆ ಅಡಿಕೆ ಗಿಡವನ್ನು ಹಚ್ಚಿದ ಸಣ್ಣ ಸಣ್ಣ ಗಿಡಗಳಿದ್ದು ಆ ದೃಶ್ಯವನ್ನು ಸಹ ನೋಡಬಹುದಾಗಿದೆ ಅಡಿಕೆ ಗಿಡಗಳು ತುಂಬಾ ಚಂದಾ ಕಾಣುತ್ತಿವೆ .

ಈ ಚಿತ್ರದಲ್ಲಿ ನಾವು ವಿಧವಿಧವಾದ ಬುಟ್ಟಿಗಳ ತರಹದ ತೊಗಡನ್ನು ಕಾಣಬಹುದು ಕೆಲವೊಂದು

ಅಲ್ಲಿ ಮಕ್ಕಳುಗಳು ನೀರಲ್ಲಿ ಇಳಿದು ಆಟ ಆಡುತಿರುವುದನ್ನ ಸಹ ಕಾಣಬಹುದಾಗಿದೆ ಮತ್ತು ಹಚ್ಚ ಹಸಿರಿನಿಂದ ಬೆಟ್ಟಗುಡ್ಡಗಳಿಂದ ಕೂಡಿದೆ.

ಧರಿಸಿರುವುದನ್ನು ನೋಡಲಾಗಿದೆ ಹಾಗೆಯೆ ರೆಡ್ ಕಾರ್ಪೆಟ್ ಅನ್ನು ಹಾಸಿರುವುದು ಸಹ ನೋಡಬಹುದಾಗಿದೆ ಗಣಪತಿಯ ಚಿತ್ರವನ್ನು ಸಹ ನಾವು ನೋಡಬಹುದಾಗಿದೆ.

ಇಲ್ಲಿ ಕಾಫಿ ಶರ್ಟ್ ನ ವ್ಯಕ್ತಿ ನಿಂತಿರುವುದು ಹಾಗೆಯೆ ಅನೇಕ ಮನುಶ್ಯರು ಖರೀದಿ ಮಾಡಲು ಬಂದಿರುವುದು ನಾವು ನೋಡಬಹುದಾಗಿದೆ .

ಈ ಚಿತ್ರದಲ್ಲಿ ನಾವು ಆಂಧ್ರ ಬ್ಯಾಂಕ್ ಎ.ಟಿ.ಎಂ ನೋಡಬಹುದು ಹಾಗೆ ಪಕ್ಕದಲ್ಲಿ ಆಕ್ಸಿಸ್ ಬ್ಯಾಂಕ್ ನೋಡಬಹುದು ಅದರ ಮೇಲೆ--

ಈ ಚಿತ್ರದಲ್ಲಿ ನಾವು ದೊಡ್ಡ ಮೀನನ್ನು ಇಟ್ಟಿರುವುದನ್ನು ನೋಡಬಹುದಾಗಿದೆ ಇಲ್ಲಿ ಮೀನನ್ನು ಬೇಯಿಸುವ ಅಂಗಡಿ ತರ ಕಾಣುತ್ತಿದೆ ಅಥವಾ ಈ ಮೀನನ್ನು ಮಾರುವ_

ಈ ಚಿತ್ರದಲ್ಲಿ ನಾವು ಆಹ್ಹ್ ಇದೊಂದು ಪಾರ್ಕ್ ತರ ಕಾಣುತ್ತಿದ್ದು ಒಳಗಡೆ ತುಂಬಾ ಅಟ್ಟ್ರಾಕ್ಟಿವ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೆಯೆ ಎಂಟ್ರಿ --

ಇಲ್ಲಿ ಮೂರೂ ಹುಡುಗರು ಗಂಡು ಮಕ್ಕಳು ಹಾಗೆ ಹೆಣ್ಣು ಮಕ್ಕಳು ಕಾಣ ಬಹುದಾಗಿದ್ದು ಇದೊಂದು ಅಮೋಘ ದೃಶ್ಯ ವಾಗಿದೆ.

ಈ ಚಿತ್ರದಲ್ಲಿ ಅನೇಕ ವ್ಯಕ್ತಿಗಳು ಆ ಮುಗಿಬಿದ್ದಿರುವುದನ್ನು ನೋಡಬಹುದು ಫ್ಹಂಕ್ಷನ್ ಇದ್ದು ಅಲ್ಲಿ ಪೆಂಡಾಲ್ ಅನ್ನು ಒಂದು ಗೋಪುರ ಆಕಾರದಲ್ಲಿ ಹೊಡೆಸಿರು--

ಈ ಚಿತ್ರದಲ್ಲಿ ನಾವು ಹೂ ಮಾರುತ್ತಿರುವ ಮನುಷ್ಯನನ್ನು ನೋಡಬಹುದು. ಆತ ಬಿಳಿ ಬನಿಯನ್ನ ತೊಟ್ಟು ಪಂಚೆಯನ್ನು ತೊಟ್ಟು ಕೈಗೆ ವಾಚ್ ಅನ್ನು ಹಾಕಿ ಕುಳಿ--